ಬ್ಲೆಂಡರ್ ನ ಟ್ಯುಟೋರಿಯಲ್ ಸರಣಿಗೆ ಸ್ವಾಗತ
ಈ ಟ್ಯುಟೋರಿಯಲ್ ನೇವಿಗೇಶನ್ - ಕ್ಯಾಮೆರಾ ವ್ಯೂ ಕುರಿತು ಇದೆ
ನಾವು ಬ್ಲೆಂಡರ್ 259 ರಲ್ಲಿ ಕ್ಯಾಮೆರಾ ನೇವಿಗೇಟ್ ಹೇಗೆ ಮಾಡುವದು ಎಂದು ಕಲಿಯುವೆವು
ಈ ಸ್ಕ್ರಿಪ್ಟ್ ನ ಅನುವಾದಕಿ ಸಂಧ್ಯಾ ಹಾಗೂ ಪ್ರವಾಚಕ ಐ ಐ ಟಿ ಬಾಂಬೆಯಿಂದ ವಾಸುದೇವ
ಈ ಟ್ಯುಟೋರಿಯಲ್ ನೋಡಿದ ನಂತರ ನಾವು ಹೊಸ ಕ್ಯಾಮೆರಾ ವ್ಯೂ ಪಡೆಯಲು ಕ್ಯಾಮರಾದ ಸ್ಥಾನವನ್ನು ಹೇಗೆ ಬದಲಾಯಿಸುವುದು ಕ್ಯಾಮೆರಾ ವ್ಯೂ ಅನ್ನು ರೋಲ್ ಪ್ಯಾನ್ ಡಾಲಿ ಮತ್ತು ಟ್ರ್ಯಾಕ್ ಹೇಗೆ ಮಾಡುವದು ಮತ್ತು ಫ್ಲೈ ಮೋಡ್ ಬಳಸಿ ಹೊಸ ಕ್ಯಾಮೆರಾ ವ್ಯೂ ಹೇಗೆ ಆಯ್ಕೆಮಾಡುವದು ಎಂದು ಕಲಿಯಲಿದ್ದೇವೆ
ಬ್ಲೆಂಡರ್ ನ್ನು ನಿಮ್ಮ ಸಿಸ್ಟಮ್ ನಲ್ಲಿ ಹೇಗೆ ಇನ್ಸ್ಟಾಲ್ ಮಾಡುವದೆಂದು ನಿಮಗೆ ಈಗಾಗಲೆ ತಿಳಿದಿದೆ ಎಂದು ಭಾವಿಸುತ್ತೇನೆ
ತಿಳಿದಿಲ್ಲವಾದರೆ ಬ್ಲೆಂಡರ್ ಇನ್ಸ್ಟಾಲ್ ಮಾಡುವ ಬಗ್ಗೆ ಇರುವ ನಮ್ಮ ಮೊದಲಿನ ಟ್ಯುಟೋರಿಯಲ್ ಅನ್ನು ನೋಡಿರಿ
ಬ್ಲೆಂಡರ್ ಓಪನ್ ಮಾಡಿದಾಗ ಡಿಫಾಲ್ಟ್ ಆಗಿ 3ದ್ ವ್ಯೂ ಯೂಸರ್ ಪರ್ಸ್ಪೆಕ್ಟಿವ್ ವ್ಯೂನಲ್ಲಿ ಇರುತ್ತದೆ
ಈಗ ನಾವು ಕ್ಯಾಮೆರಾ ವ್ಯೂ ಗೆ ಬದಲಾಯಿಸೋಣ
3ದ್ ಪ್ಯಾನೆಲ್ ನ ಕೆಳಗಡೆಯ ಎಡ ಮೂಲೆಯಲ್ಲಿ ಇರುವ ವ್ಯೂ ಟ್ಯಾಬ್ ಗೆ ಹೋಗಿ
ಮೆನ್ಯುದಲ್ಲಿನ ಕೆಮೆರಾ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿರಿ
ಕೀಬೋರ್ಡ್ ಶಾರ್ಟ್ಕಟ್ ಗಾಗಿ ನಮ್ ಪ್ಯಾಡ್ 0 ಒತ್ತಿರಿ
ನೀವು ಲ್ಯಾಪ್ ಟಾಪ್ ಬಳಸುತ್ತಿದ್ದರೆ ನಿಮ್ಮ ನಂಬರ್ ಕೀ ಗಳನ್ನು ನಮ್ ಪ್ಯಾಡ್ ಹಾಗೆ ನೀವು ಅನುಕರಿಸುವದು ಅವಶ್ಯವಿದೆ
ನಮ್ ಪ್ಯಾಡ್ ಅನುಕರಿಸುವದು ಹೇಗೆ ಎಂದು ತಿಳಿಯಲು ಯುಸರ್ Preferencesಯೂಸರ್ ಪ್ರಿಫರೆನ್ಸಿಸ್ ಎನ್ನುವ ಟ್ಯುಟೋರಿಯಲ್ ನೋಡಿರಿ
ಇದು ಕ್ಯಾಮೆರಾ ವ್ಯೂ ಆಗಿದೆ
ಈ ಡಾಟೆಡ್ ಬಾಕ್ಸ್ ಆಕ್ಟಿವ್ ಕ್ಯಾಮೆರಾದ ವ್ಯೂ ನ ಕ್ಷೇತ್ರ ಆಗಿದೆ
ಈ ಡಾಟೆಡ್ ಬಾಕ್ಸ್ ನಲ್ಲಿರುವ ಎಲ್ಲ ಒಬ್ಜೆಕ್ಟ್ ಗಳು ರೆಂಡರ್ ಮಾಡಲ್ಪಡುತ್ತವೆ
ಮುಂದಿನ ಟ್ಯುಟೋರಿಯಲ್ ರೆಂಡರ್ ಸೆಟ್ಟಿಂಗ್ಸ್ ನ್ನು ಒಳಗೊಂಡಿದೆ
ಆಕ್ಟಿವ್ ಕ್ಯಾಮೆರಾದ ಸ್ಥಾನವನ್ನು ಈಗಿನ ವ್ಯೂ ಪಾಯಿಂಟ್ ಗೆ ಹೊಂದಿಸಲು ಬ್ಲೆಂಡರ್ ನಿಮಗೆ ಅನುಮತಿಸುತ್ತದೆ
ಇದನ್ನು ಹೇಗೆ ಮಾಡುವುದೆಂದು ನಾವು ನೋಡೋಣ
ಪರ್ಸ್ಪೆಕ್ಟಿವ್ ವ್ಯೂಗೆ ಮರಳಿ ಹೋಗಲು ನಮ್ ಪ್ಯಾಡ್ ಝೀರೋ ಒತ್ತಿ
ಈ ಶಾರ್ಟ್ಕಟ್ ನಮ್ ಪ್ಯಾಡ್ ಝೀರೋ ಕ್ಯಾಮೆರಾ ವ್ಯೂ ಗಾಗಿ ಟಾಗಲ್ ಸ್ವಿಚ್ ಆಗಿರುವದನ್ನು ನೀವು ನೊಡುತ್ತಿರುವಿರಿ
ನಿಮ್ಮ ಕ್ಯಾಮೆರಾವನ್ನು ನಿಮಗೆ ಎಲ್ಲಿ ಇಡಬೇಕಾಗಿದೆಯೋ ಆ ಸ್ಥಳಕ್ಕೆ ವ್ಯೂ ಅನ್ನು ರೊಟೇಟ್ ಮಾಡಲು ಮೌಸ್ನ ವ್ಹೀಲ್ ಅಥವಾ ಮೌಸ್ ನ ಮಧ್ಯದ ಬಟನ್ ಹಿಡಿದುಕೊಂಡು ಮೌಸ್ ಅನ್ನು ಅತ್ತಿತ್ತ ಕೊಂಡೊಯ್ಯಿರಿ
ನಾನು ಈ ಸ್ಥಳವನ್ನು ಆಯ್ದುಕೊಂಡಿದ್ದೇನೆ
ಕಂಟ್ರೋಲ್ Alt ಆ್ಯಂಪ್ ನಮ್ ಪ್ಯಾಡ್ ಝೀರೋ ಒತ್ತಿರಿ
ಕ್ಯಾಮೆರಾ ಹೊಸ ಸ್ಥಾನಕ್ಕೆ ಚಲಿಸುತ್ತದೆ
ಇದೇ ಸಮಯಯಲ್ಲಿ 3ದ್ ವ್ಯೂ ಕ್ಯಾಮೆರಾ ವ್ಯೂಗೆ ಸ್ವಿಚ್ ಆಗುತ್ತದೆ
ಕ್ಯಾಮೆರಾದ ಮೇಲೆ ರೋಲಿಂಗ್ ಪ್ಯಾನಿಂಗ್ ಟ್ರ್ಯಾಕಿಂಗ್ ಮುಂತಾದ ನೇವಿಗೇಶನ್ ನ ಕ್ರಿಯೆಗಳನ್ನು ಮಾಡಲು ಸಹ ಬ್ಲೆಂಡರ್ ನಿಮಗೆ ಅನುಮತಿಸುತ್ತದೆ
ಇವುಗಳನ್ನು ಈಗ ನಾವು ನೋಡೋಣ
ಕ್ಯಾಮೆರಾ ಆಯ್ಕೆಮಾಡಲು ಡಾಟೆಡ್ ಬಾಕ್ಸ್ ಮೇಲೆ ರೈಟ್ ಕ್ಲಿಕ್ ಮಾಡುತ್ತಿದ್ದೇನೆ
ಇನ್ನು ಮುಂದೆ ನೀವು ಕ್ಯಾಮೆರಾವನ್ನು ಬೇರೆ ಯಾವುದೇ ಒಬ್ಜೆಕ್ಟ್ ಗೆ ಮಾಡಿದ ಹಾಗೆ ಮ್ಯಾನಿಪ್ಯುಲೇಟ್ ಮಾಡಬಹುದು
ಈ ಕ್ರಿಯೆಗಳನ್ನು ನಿರ್ವಹಿಸಲು ನೀವು ಕ್ಯಾಮೆರಾ ವ್ಯೂ ದಲ್ಲಿ ಇರುವದು ಅವಶ್ಯ ಎನ್ನುವದನ್ನು ನೆನಪಿನಲ್ಲಿಡಿ
ನಾವು ನೋಡುವ ಮೊದಲನೆಯ ಕ್ರಿಯೆ ಕ್ಯಾಮೆರಾ ವ್ಯೂಅನ್ನು ರೋಲ್ ಮಾಡುವದು
ಒಬ್ಜೆಕ್ಟ್ ರೊಟೇಶನ್ ಮೋಡ್ ನಲ್ಲಿ ಹೋಗಲು ನಿಮ್ಮ ಕೀಬೋರ್ಡ್ ನಲ್ಲಿ R ಒತ್ತಿರಿ
ಈಗ ನಿಮ್ಮ ಮೌಸ್ ಅನ್ನು ಎಡದಿಂದ ಬಲಕ್ಕೆ ಮತ್ತು ಮೇಲೆ ಹಾಗೂ ಕೆಳಗೆ ಒಯ್ಯಿರಿ
ಡಿಫಾಲ್ಟ್ ನಿಂದ ಇದು ಕ್ಯಾಮೆರಾವನ್ನು ಅದರ ಲೋಕಲ್ z ಆಕ್ಸಿಸ್ ನಲ್ಲಿ ತಿರುಗಿಸುತ್ತದೆ ಅಂದರೆ ಕ್ಯಾಮೆರಾ ವ್ಯೂನಲ್ಲಿ ಒಳಗೆ ಹೋಗಿ ಅಥವಾ ಹೊರಗೆ ಬರುವ ಆಕ್ಸಿಸ್ ನ ಸುತ್ತಮುತ್ತ
ಈ ಆಕ್ಶನ್ ನ್ನು ರದ್ದುಗೊಳಿಸಲು ಸ್ಕ್ರೀನ್ ಮೇಲೆ ರೈಟ್ ಕ್ಲಿಕ್ ಮಾಡಿರಿ ಅಥವಾ ಕೀಬೋರ್ಡ್ ಮೇಲಿನ Esc ಒತ್ತಿರಿ
ಇದು ನಿಮ್ಮನ್ನು ಮರಳಿ ನಿಮ್ಮ ಹಿಂದಿನ ಕ್ಯಾಮೆರಾ ವ್ಯೂಗೆ ಕರೆದೊಯ್ಯುತ್ತದೆ
ಈಗ ನಾವು ನೋಡುವ ಮುಂದಿನ ಕ್ರಿಯೆ ಕ್ಯಾಮೆರಾ ವ್ಯೂ ಅನ್ನು ಪ್ಯಾನಿಂಗ್ ಮಾಡುವದು
ಪ್ಯಾನಿಂಗ್ 2 ದಿಕ್ಕುಗಳಲ್ಲಿ ಇರುತ್ತದೆ ಎಡದಿಂದ ಬಲಕ್ಕೆ ಅಥವಾ ಮೇಲೆ ಹಾಗೂ ಕೆಳಗೆ
ಒಬ್ಜೆಕ್ಟ್ ರೊಟೇಶನ್ ಮೋಡ್ ನಲ್ಲಿ ಹೋಗಲು R ಒತ್ತಿರಿ
X ಅನ್ನು ಎರಡು ಸಲ ಒತ್ತಿರಿ
ಮೊದಲನೆಯ X ರೊಟೇಶನ್ ಅನ್ನು ಗ್ಲೋಬಲ್ X ಆಕ್ಸಿಸ್ ಗೆ ಲಾಕ್ ಮಾಡುತ್ತದೆ
ಎರಡನೆಯ X ರೊಟೇಶನ್ ಅನ್ನು ಲೋಕಲ್ X ಆಕ್ಸಿಸ್ ಗೆ ಲಾಕ್ ಮಾಡುತ್ತದೆ
ಗ್ಲೋಬಲ್ ಮತ್ತು ಲೋಕಲ್ ಟ್ರಾನ್ಸ್ಫಾರ್ಮ್ ಆಕ್ಸಿಸ್ ಬಗ್ಗೆ ನಾವು ಮುಂದಿನ ಟ್ಯುಟೋರಿಯಲ್ ಗಳಲ್ಲಿ ವಿವರವಾಗಿ ಚರ್ಚಿಸುವೆವು
ltಪಿಜಿಟಿ ಈಗ ಮೌಸ್ ಅನ್ನು ಮೇಲೆ ಹಾಗೂ ಕೆಳಗೆ ಕೊಂಡೊಯ್ಯಿರಿ
ಕ್ಯಾಮೆರಾ ವ್ಯೂ ಮೇಲೆ ಹಾಗೂ ಕೆಳಗೆ ಪ್ಯಾನ್ ಆಗುತ್ತದೆ
ಈಗ Y ಅನ್ನು ಎರಡು ಸಲ ಒತ್ತಿರಿ
ಮೊದಲನೆಯ y ರೊಟೇಶನ್ ಅನ್ನು ಗ್ಲೋಬಲ್ y ಆಕ್ಸಿಸ್ ಗೆ ಲಾಕ್ ಮಾಡುತ್ತದೆ
ಎರಡನೆಯ y ರೊಟೇಶನ್ ಅನ್ನು ಲೋಕಲ್ y ಆಕ್ಸಿಸ್ ಗೆ ಲಾಕ್ ಮಾಡುತ್ತದೆ
ಈಗ ಮೌಸ್ಅನ್ನು ಎಡದಿಂದ ಬಲಕ್ಕೆ ಚಲಿಸಿ
ಈ ಕ್ಯಾಮೆರಾ ವ್ಯೂ ಎಡದಿಂದ ಬಲಕ್ಕೆ ಹಾಗೂ ಹಿಂತಿರುಗಿ ಪ್ಯಾನ್ ಆಗುತ್ತದೆ
ಕ್ಯಾಮೆರಾ ವ್ಯೂ ಗೆ ಮರಳಿ ಹೋಗಲು ರೈಟ್ ಕ್ಲಿಕ್ ಮಾಡಿರಿ
ನಂತರ ನಾವು ಕ್ಯಾಮೆರಾವನ್ನು ಡಾಲಿ ಮಾಡೋಣ
ಇದನ್ನು ಮಾಡಲು ಎರಡು ವಿಧಾನಗಳಿವೆ
ಮೊದಲನೆಯದು ಕ್ಯಾಮೆರಾ ಹಿಡಿದುಕೊಳ್ಳಲು G ಒತ್ತಿರಿ
ಮೌಸ್ನ ವ್ಹೀಲ್ ಅಥವಾ ಮೌಸ್ ನ ಮಧ್ಯದ ಬಟನ್ ಹಿಡಿದುಕೊಳ್ಳಿ ಮತ್ತು ಮೌಸ್ಅನ್ನು ಮೇಲೆ ಹಾಗೂ ಕೆಳಗೆ ಕೊಂಡೊಯ್ಯಿರಿ

ಎರಡನೆಯ ವಿಧಾನ ನೀವು ಕ್ಯಾಮೆರಾವನ್ನು ಅದರ ಲೋಕಲ್ z ಅಕ್ಸಿಸ್ ನ ಉದ್ದಕ್ಕೂ ಚಲಿಸಬಹುದು
G ಒತ್ತಿ
ನಂತರ ಕ್ಯಾಮೆರಾವನ್ನು ಲೋಕಲ್ z ಅಕ್ಸಿಸ್ ಗೆ ಲಾಕ್ ಮಾಡಲು Z ಅನ್ನು ಎರಡು ಸಲ ಒತ್ತಿ
ಈಗ ಮೌಸ್ಅನ್ನು ಮೇಲೆ ಹಾಗೂ ಕೆಳಗೆ ಕೊಂಡೊಯ್ಯುತ್ತಿದ್ದರೆ ಇದೇ ಪರಿಣಾಮವನ್ನು ಕೊಡುವದು
ಕ್ಯಾಮೆರಾ ವ್ಯೂಗೆ ಮರಳಿ ಹೋಗಲು ರೈಟ್ ಕ್ಲಿಕ್ ಮಾಡಿರಿ
ಕ್ಯಾಮೆರಾ ವ್ಯೂ ಅನ್ನು ಎಡದಿಂದ ಬಲಕ್ಕೆ ಅಥವಾ ಮೇಲೆ ಹಾಗೂ ಕೆಳಗೆ ಟ್ರ್ಯಾಕಿಂಗ್ ಮಾಡುವದು ಅದನ್ನು ಲೋಕಲ್ X ಅಥವಾ Y ಆಕ್ಸಿಸ್ ಗಳ ಉದ್ದಕ್ಕೂ ಚಲಿಸುವದನ್ನು ಒಳಗೊಂಡಿದೆ
G ಒತ್ತಿರಿ
X ಎರಡು ಸಲ ಒತ್ತಿ ಮತ್ತು ಮೌಸ್ ನ್ನು ಎಡದಿಂದ ಬಲಕ್ಕೆ ಚಲಿಸಿ
ಕ್ಯಾಮೆರಾ ವ್ಯೂ ಎಡದಿಂದ ಬಲಕ್ಕೆ ಹಾಗೂ ಹಿಂತಿರುಗಿ ಟ್ರ್ಯಾಕ್ ಮಾಡುತ್ತದೆ
ಈಗ Y ಅನ್ನು ಎರಡು ಸಲ ಒತ್ತಿ ಮತ್ತು ಮೌಸ್ಅನ್ನು ಮೇಲೆ ಹಾಗೂ ಕೆಳಗೆ ಕೊಂಡೊಯ್ಯಿರಿ
ಕ್ಯಾಮೆರಾ ವ್ಯೂ ಮೇಲೆ ಹಾಗೂ ಕೆಳಗೆ ಟ್ರ್ಯಾಕ್ ಆಗುತ್ತದೆ
ಕ್ಯಾಮೆರಾ ವ್ಯೂಗೆ ಮರಳಿ ಹೋಗಲು ರೈಟ್ ಕ್ಲಿಕ್ ಮಾಡಿರಿ
ಬ್ಲೆಂಡರ್ ಕ್ಯಾಮೆರಾಗಾಗಿ ಒಂದು ಫ್ಲೈ ಮೋಡ್ ಸಹ ಒದಗಿಸುತ್ತದೆ
ಫ್ಲೈ ಮೋಡ್ ನಲ್ಲಿ ಹೋಗಲು Shift F ಒತ್ತಿರಿ
ಕ್ಯಾಮೆರಾ ವ್ಯೂ ಅನ್ನು ಈಗ ನೀವು ಮೂರು ವಿಧದಲ್ಲಿ ಚಾಲಿಸಬಹುದು
ಮೊದಲನೆಯದಾಗಿ ಕೀಬೋರ್ಡ್ ಮೇಲಿನ ಶಾರ್ಟ್ಕಟ್ ಕೀ ಗಳನ್ನು ಬಳಸುವದು
ಝೂಮ್ ಇನ್ ಮಾಡಲು ಕೀಬೋರ್ಡ್ ಮೇಲಿನ W ಒತ್ತಿರಿ
ಝೂಮ್ ಔಟ್ ಮಾಡಲು S ಒತ್ತಿರಿ
ಎಡಕ್ಕೆ ಸರಿಸಲು A ಒತ್ತಿರಿ
ಬಲಕ್ಕೆ ಸರಿಸಲು D ಒತ್ತಿರಿ
ಕ್ಯಾಮೆರಾ ವ್ಯೂಗೆ ಮರಳಿ ಹೋಗಲು ರೈಟ್ ಕ್ಲಿಕ್ ಮಾಡಿರಿ
ಎರಡನೆಯದಾಗಿ ಕ್ಯಾಮೆರಾ ವ್ಯೂನಲ್ಲಿ ಝೂಮ್ ಇನ್ ಹಾಗೂ ಝೂಮ್ ಔಟ್ ಮಾಡಲು ಮೌಸ್ನ ವ್ಹೀಲ್ಅನ್ನು ಬಳಸುವದು ಅಥವಾ ಫ್ಲೈ ಮೋಡ್ ನಲ್ಲಿ ತಿರುಗಿಸುವದು
ಫ್ಲೈ ಮೋಡ್ ನಲ್ಲಿ ಹೋಗಲು Shift F ಒತ್ತಿರಿ
ಝೂಮ್ ಇನ್ ಮಾಡಲು ಮೌಸ್ನ ವ್ಹೀಲ್ಅನ್ನು ಮೇಲ್ಗಡೆಗೆ ತಿರುಗಿಸಿರಿ
ಶಾರ್ಟ್ಕಟ್ ಗಾಗಿ ನಮ್ ಪ್ಯಾಡ್ ಒತ್ತಿರಿ
ಝೂಮ್ ಔಟ್ ಮಾಡಲು ಮೌಸ್ನ ವ್ಹೀಲ್ಅನ್ನು ಕೆಳಗಡೆಗೆ ತಿರುಗಿಸಿರಿ
ಶಾರ್ಟ್ಕಟ್ ಗಾಗಿ ನಮ್ ಪ್ಯಾಡ್ ಒತ್ತಿರಿ
ಕ್ಯಾಮೆರಾ ವ್ಯೂಗೆ ಮರಳಿ ಹೋಗಲು ರೈಟ್ ಕ್ಲಿಕ್ ಮಾಡಿರಿ
ಕೊನೆಯದಾಗಿ ಕ್ಯಾಮೆರಾ ವ್ಯೂ ಅನ್ನು ಎಡದಿಂದ ಬಲಕ್ಕೆ ಹಾಗೂ ಹಿಂದಕ್ಕೆ ತಿರುಗಿಸಲು ಮೌಸ್ನ ವ್ಹೀಲ್ಅನ್ನು ಬಳಸುವದು ಅಥವಾ ಫ್ಲೈ ಮೋಡ್ ನಲ್ಲಿ ತಿರುಗಿಸುವದು
ಫ್ಲೈ ಮೋಡ್ ನಲ್ಲಿ ಹೋಗಲು Shift F ಒತ್ತಿರಿ
D ಒತ್ತಿ ಮತ್ತು ಮೌಸ್ ನ ವ್ಹೀಲ್ ಅನ್ನು ಮೇಲೆ ಹಾಗೂ ಕೆಳಗೆ ತಿರುಗಿಸಿರಿ
ಈ ಕ್ಯಾಮೆರಾ ವ್ಯೂ ಎಡದಿಂದ ಬಲಕ್ಕೆ ಹಾಗೂ ಹಿಂತಿರುಗಿ ಚಲಿಸುತ್ತದೆ

ಕ್ಯಾಮೆರಾ ವ್ಯೂ ಲಾಕ್ ಮಾಡಲು ಸ್ಕ್ರೀನ್ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿರಿ
ಈಗ ಇದು ನಿಮ್ಮ ಹೊಸ ಕ್ಯಾಮೆರಾ ವ್ಯೂ ಆಗಿದೆ
ಇಲ್ಲಿಗೆ ನಮ್ಮ ನೇವಿಗೇಶನ್ - ಕ್ಯಾಮೆರಾ ವ್ಯೂ ಬಗ್ಗೆ ಇರುವ ಟ್ಯುಟೋರಿಯಲ್ ಮುಗಿಯಿತು
ಈಗ ಹೊಸ ಫೈಲ್ ನಲ್ಲಿ ಕ್ಯಾಮೆರಾದ ಸ್ಥಳ ಹಾಗೂ ಕ್ಯಾಮೆರಾ ವ್ಯೂ ಬದಲಿಸಿ ನಿಮ್ಮ ಕ್ಯಾಮೆರಾವನ್ನು ರೋಲ್ ಪ್ಯಾನ್ ಡಾಲಿ ಮತ್ತು ಟ್ರ್ಯಾಕ್ ಮಾಡಿರಿ
ಮತ್ತು ಹೊಸ ಕ್ಯಾಮೆರಾ ವ್ಯೂ ಆಯ್ಕೆಮಾಡಲು ಫ್ಲೈ ಮೋಡ್ ಬಳಸಿರಿ
ಈ ಟ್ಯುಟೋರಿಯಲ್ ರಾಷ್ಟ್ರೀಯ ಸಾಕ್ಷರತಾ ಮಿಶನ್ ಐಸಿಟಿ ಯ ಆಧಾರದಿಂದ ಮತ್ತು ಪ್ರೊಜೆಕ್ಟ್ ಒಸ್ಕಾರ್ ಅವರಿಂದ ತಯಾರಿಸಲ್ಪಟ್ಟಿದೆ
ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಈ ಕೆಳಗಿನ ಲಿಂಕ್ ಗಳ ಮೇಲೆ ಲಭ್ಯವಿದೆ
oscariitbacಇನ್ ಮತ್ತು spoken tutorialorgnmeict ಇಂಟ್ರೋ ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪವು ಸ್ಪೋಕನ್ ಟ್ಯುಟೋರಿಯಲ್ಸ್ ಬಳಸಿಕೊಂಡು ಕಾರ್ಯಶಾಲೆಗಳನ್ನು ನಡೆಸುತ್ತದೆ
ಹಾಗೂ ಆನ್ ಲೈನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರಿಗೆ ಪ್ರಮಾಣಪತ್ರವನ್ನು ಕೊಡುತ್ತದೆ
ಹೆಚ್ಚಿನ ವಿವರಗಳಿಗೆ ದಯವಿಟ್ಟು contactspoken tutorialorg ಈ ಈ ಮೇಲ್ ಮೂಲಕ ಸಂಪರ್ಕಿಸಿ
ಧನ್ಯವಾದಗಳು
ಇದರ ಪ್ರವಾಚಕ ಐ ಐ ಟಿ ಬಾಂಬೆ ಯಿಂದ ವಾಸುದೇವ ಧನ್ಯವಾದಗಳು